ಹೆಲೋ ಫ್ರೆಂಡ್ಸ ನಿವ ನೋಡ್ತಿರಬಹುದು ಇದು ಟವರ್ ಈ ಟವರ್ಗ ಳಿಂದ ಉಪಯೋಗಗಳು ಎಸ್ಟ್ ಇದ್ದವೇ ಅಷ್ಟೇ ಅಪಾಯಕಾರಿ ಕೂಡ ಇದ್ದಾವೆ.

ಹೆಲೋ ಫ್ರೆಂಡ್ಸ್ ಈ ಪಿಕ್ಚರ್ ನಿಮ ನಿಮಗೆ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ನನಗೆ ಅನ್ಸೋ ಪ್ರಕಾರ ಇದು ಫುನ್ಕ್ಷನ್ ಅನ್ಸುತ್ತೆ .

ಫುನ್ಕ್ಷನ್ ಅನ್ನನಮ್ಮ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಅಂತ ಅಲ್ಲ ಅಲ್ ದೇಶದೆಲ್ಲಡೆ ಕೂಡ ಪ್ರಪಂಚ ದೆಲ್ಲಡೆ ಕೂಡ ಎಲ್ಲರು ಸಂಭ್ರಮ ಪಡುವ ದಿನ ಎಲ್ಲರು ಒಗ್ಗೂಡುವ ದಿನ ಫುನ್ಕ್ಷನ್ ಗಳಾಗಿರುತ್ತವೆ ಮ್ಯಾರೇಜ್ ಆಗಿರುತ್ತವೆ .